ಪಿಜ್ಜಾ ತಿಂದಿದೀವಿ ನಮ್ಮ ಮಗನೇ ಹೋಗ್ತಾನೆ ಕೆಲ್ಸಕ್ಕೆ ಅಲ್ಲಿಗೆ ಅಹ್ ಅಹ್ ಚೆನಾಗಿರುತ್ತೆ ಎಲ್ಲ ವೆಜ್ ರೋಲ್ ಮತ್ತೆ ಪ್ರತಿಒಂದುನೂ ತಂದು ತಿಂತೀವಿ ಚೆನಾಗಿರುತ್ತೆ ಐಟೆಮ್ಸ ಎಲ್ಲ ಚೆನ್ನಾಗಿ ಹಾಕಿ ಮಾಡ್ತಾರೆ

ಹ್ಮ್ಮ್ ಕೆಲವರು ಅಂಗಡಿಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಟಿ ಹಕುಸ್ಕೊಂಡು ತರ್ತಾರೆ

ಮನೆಯೊಳೆಗೆ ಕಾಂಪೌಂಡ್ ಹಖ್ಸ್ಬೇಕ ಯಾಕೆ ಅಂತ ಅಂದ್ರೆ ಬೇರೆಯವರು ಬಂದು ನಮ್ಮ ಜಗದಲ್ಲಿ ಇದ್ ಮಾಡಬಾರದು ಅಂತ ಅಹ್ ಅಹ್ ಅಹ್ ಕಾಂಪೋಂಡ್ ಹಾಕೋಲ್ಸೋದು ಮುಳ್ಳು ತಂತಿ ಹಾಕೋಲ್ಸೋದು ಆ ತಾರಾ ಎಲ್ಲ ಮಾಡ್ತಾರೆ ಮತ್ತೆ ಬೇರೆ ಹಸುಗಲ್ಲಾಗಲಿ ಬೇರೆ ಜನಗಳು ನಮ್ದು ಅಂತ ಯಾರು ಬರಬಾರದು ಅಂತ ಎಲ್ಲ ಫುಲ್ ಕಾಂಪೋಂಡ್ ಹಾಕ್ಸ್ತಾರೆ.

ಅದು ಎ.ಸಿ ಇರುತ್ತೆ ಪ್ರತಿಯೊಂದು ಸೌಲಭ್ಯಗಳು ಐತೆ ಇದ್ರಲ್ಲಿ ಮತ್ತೆ ಸ್ಲೀಪಿಂಗ್ ಆಆ ಆರಾಮಾಗಿ ಹೋಗಿ ಎಲ್ಲಾನ ಟೂರ್ಗೆ ಹೋಗಬಹುದು. ಆಆಆ ಅದರಲ್ಲಿ ಹೋಗಬೇಕಂದ್ರೆ ತುಂಬಾ ಕಂಫರ್ಟೆಬಲ್ ಆಗಿರುತ್ತೆ ಮತ್ತೆ ರೇಟ್ ಜಾಸ್ತಿ ಆದ್ರೂನೂ ಪರವಾಗಿಲ್ಲ ಹೋಗಬಹುದು ಊಟ ಸರ್ವ್ ಎಲ್ಲ ಪ್ರತಿಯೊಂದು ಐತೆ.

ಅಹ್ ಅಹ್ ಮಾವ್ನ ಹಣ್ಣು ಮತ್ತೆ ಸೀಟಿಲ್ಲಿ ತರ್ತಿವಿ ಇಲ್ಲಿ ಬಾಳೆಹಣ್ಣು ಅಂತ ಅಂದ್ರೆ ನಾವೇ ಬೆಳ್ದಿದೀವಿ ಅದ್ರಿಂದ ಬಾಳೆಹಣ್ಣು ಬಹಳ ಒಳ್ಳೇದು ಹೆಲ್ತ್ ಗೆ. ಏಲಕ್ಕಿ ಬಾಳೆಹಣ್ಣನ್ದ್ರೆ ತುಂಬ ಒಳ್ಳೇದು ಹೆಲ್ತ್ ಗೆ ನಾವು ಸಿಟಿ ಹೋಗಿ ತಂದು ತಿಂತೀವಿ.